ಒಬ್ಬ ಮಹಿಳೆಯು ಒಬ್ಸರ್ವ್ ಮಾಡುತ್ತಿದ್ದಾಳೆ ಮತ್ತು ಇಲ್ಲಿ ಟೇಬಲ್ ಡೆಸ್ಕ್ ಗಳಿವೆ.

ಈ ಚಿತ್ರದಲ್ಲಿ ತೋರಿಸಿರುವಂತೆ ಎಸ್_ಆರ್ ಎಸ್_ಆರ್_ಪಿ ಆಟೋ ಸ್ಪ ಸ್ಪೇರ್ರ್ಸ್ ಎಂಬ ಬೋರ್ಡನ್ನು ಅಂಟಿಸಿದ್ದಾರೆ.

ಇಲ್ಲಿ ಪವರ್ ಕರೆಂಟಿನ ಬೋರ್ಡ್ ಇದೆ.

ಮತ್ತು ಫ್ಯಾಕ್ಟರಿ ಯ ಮುಂದೆ ಕೆಂಪು ಕಾರು ಹೋಗುತ್ತಿದೆ.

ಮತ್ತು ಅದರ ಆ ಅವನ ಮುಂದೆ ಒಂದು ಕಬ್ಬಿಣದಾ ಗೇಟ್ ಇದೆ.

ಮತ್ತು ಅದರ ಮುಂದ್ಗಡೆ ಒಂದು ಕಾಂಪೌಂಡ್ ಇದೆ ಕಾಂಪೌಂಡ್ ಇನ ಮೇಲೆ ಕಬ್ಬಿಣದ ಗೇಟ್ಸ್ ಗಳನ್ನ ಮಾಡಿದ್ದಾರೆ.

ಮತ್ತು ಅದರ ಪಕ್ಕದಲ್ಲಿ ಒಂದು ಬಿಳಿ ಕಾರ್ ಇದೆ ಮತ್ತು ಅದರ ಪಕ್ಕದಲ್ಲಿ ಬಾ ನೀಲಿ ಬಣ್ಣದ ಬಕೆಟ್ ಇದೆ.

ಅದರ ಅವನ ಮುಂದುಗಡೆ ಒಂದು ಸ್ಟೀಲಿ ನ ಟೇಬಲ್ ಇದೆ ಮತ್ತು ಟೇಬಲ್ನ ಮೇಲೆ ಒಂದು ಕಂಪ್ಯೂಟರ್ ಇದೆ.

ಗೊಂಬೆಗೆ ಡ್ರೆಸ್ ಅನ್ನು ತೊಡಿಸಿದ್ದಾರೆ ಮತ್ತು ಇಲ್ಲಿ ಒಂದು ಗೊಂಬೆಯ ಆ ಪಿಂಕ್ ಬಣ್ಣದ್ದಾಗಿದೆ ಮ--

ಇದೆ ಮತ್ತು ಇಲ್ಲಿ ಯಾವುದ್ ಇಲ್ಲಿ ಆ ಓ ಓ ಬುರುಡೆಯ ಅಂ ಆ ಈ ಚೆಕ್ ಅಪ್ ಮಾಡುತ್ತಿದ್ದಾರೆ ಮತ್ತು --

ಈ ಚಿತ್ರದಲ್ಲಿ ತೋರಿಸಿರುವಂತೆ ಇದು ಒಂದು ಫಂಕ್ಷನ್ ಆಲ್ ಆಗಿದ್ದು.

ಮತ್ತು ಇಲ್ಲಿ ಹಲವಾರು ಜನರು ಕುಳಿತುಕೊಂಡು ಊಟ ಮಾಡುತ್ತಿದ್ದಾರೆ ಮತ್ತು ಇಲ್ಲಿ ಡೈನಿಂಗ್ ಟೇಬಲ್ಸ್ ಗಳಿವೆ.

ಮತ್ತು ಇಲ್ಲಿ ನೀಲಿ ಬಣ್ಣದ ದೊಡ್ಡದ ಅ ಉದ್ದವಾದ ಮಸೀನ್ ಗಳಿವೆ.